ನಾನ್ ರಾಜಶ್ರೀದ್ special ಅಂತ ಹೇಳ್ತೇನಿ lough. ಆಯ್ತ ತಗೋ ಪರೋಟಾ ಅಂದ್ರು ಛಲೋ ಅನಸ್ತೇತಿ ಮೂಲಂಗಿದ್ ಮಾಡ್ಬೇಕ್ ನೋಡ್ ನಾನ್. ಮಾಡ್ನೋಡ್ ನಂಗ್ ಎಷ್ಟ ಜನಾ ಕೇಳಾರ ಗೊತ್ತ ನಾನಿಲ್ ಮಾಡ್ದಾಗ ನಮ್ಮ ಇಲ್ಲೇ ನಮ್ಮ ಆಜು-ಬಾಜು ಮನ್ಯಾರ್ಗೆ ಕೊಟ್ಟೀರ್ತೀನಲ್ಲಾ ಅವರೇಲ್ಲಾ .

ಗರಂ ಮಸಾಲಾ ಹಾಕ್ತೀಯಾ ಇಲ್ಲಾ? ಮಸಾಲಾ ಗಿಸಾಲಾ ಏನೂ add ಮಾಡಂಗಿಲಾ ರಾಜಶ್ರೀ ಅದೆಲ್ಲಾ ಮಾಡಿದ್ರ taste ಹೋಗಿ ಬಿಡತೇತಿ ಅದರ್ದ್.

Simple recipe ಮತ್ತ್ healthy . ಹೋ ಹೋ ನಾನ್ cabbage ದಾಗ ಸರಿ ಬಿಡ ನಿಂದ ಮೂಲಂಗಿದ try ಮಾಡ್ತೇನಿ okay . Okay okay ಮಾಡ್ ನಂಗ್ ಒಂದ್ call ಬರಾತೇತಿ ಮತ್ ನಾಳೆ ಮಾತಾಡ್ತೇನಿ ನಿಂಗ. Okay bye take care bye bye.

Hai ಮ~ ಮೇಘನಾ ನೀವ್ ಹೇಗಿದೀರಿ? ನಾನ್ ಚೆನ್ನಾಗಿದ್ದೇನೆ.

ನಾನು ಚೆನ್ನಾಗಿದ್ದೇನೆ ಮತ್ತೆ ಏನ್ ವಿಶೇಷ?

ಹೇಳ್ಬೇಕೆಲ್ಲಾ ನಿಮ್ಮದೇ, ನೀವೆಂತಾ ಮಾಡ್ತಿದೀರಾ ಮನೇಲಿ?

ನಾನೇನಿಲ್ಲ ಅದು ಇದು ಮನೆ ಕೆಲ್ಸ ಮಾಡ್ತಾ ಇದ್ದೆ. ಹೌದಾ ನಾನ್ ಕೂಡ ಮನೇಲಿದ್ದೇನೆ ಅದು ಇದು ಅಂತ್ ಅದು ಇದು ಸಣ್ಣ ಪುಟ್ಟ ಕೆಲ್ಸ ಮತ್ತೆ ನನ್ನದು work ಇತ್ತು ಬರಿಯುದು ಅದು ಮಾಡ್ತಿದೇನೆ .

ಮನೇಲೆಲ್ಲಾ ಹೇಗಿದ್ದಾರೆ?

ಹೌದಾ ಇಲ್ಲಿ ಕೂಡ ಎಲ್ಲರೂ ಆರಾಮ.

ಮತ್ತೇ ನಾನ್ ಇವತ್ತು ಸಂಜೆ shopping ಹೋಗುವಂತ ಇದ್ದೆನೇ.

ಹಾ ಇನ್ನು ದೀಪಾವಳಿ ಬಂತಲ್ಲಾ.

ಹಾಗೆ ಎಲ್ಲರಿಗೆ dress ತೆಗೀಬೇಕು ನಂಗೆಸ dress ತೆಗಿಬೇಕುಂತೆಲ್ಲಾ ಅನ್ಕೊಂಡಿದ್ದೇನೆ.

ಹಾ ದೀಪಾವಳಿ ಜೊರಂತಾಯಿತು ನಿಮ್ ಮನೆಯಲ್ಲಿ.

ಹೌದು ನೀವ್ ಹೋಗುದಿಲ್ವಾ dress ತೆಗಿಲಿಕ್ಕೆ?

ಇಲ್ಲಾ ಮತ್ತೇ ಪ್ರತಿವರ್ಷ ಎಲ್ಲ dress ಹೊಸತ್ತು ತಗೋಳೋದಂತೇನಿಲ್ಲ ಬೇಕಾದಾಗ ತಗೋಳೋದು ಅಷ್ಟೇ ಹಬಕ್ಕೆ ತಗೋಳೋದಂತಿಲ್ಲ . ಹೌದಾ. ನಮ್ಮನೆಯಲ್ಲಿ ಪ್ರತಿ ಸಲ ದೀಪಾವಳಿ ಬರುವಾಗ ಒಮ್ಮೆ shopping ಇರ್ತದೆ ಎಲ್ಲರಿಗೆ ಒಂದು dress , ತೆಗಿಯುದೇ ಒಂದ್ ಖುಷಿ ಹೋಗಿ dress ತೆಗಿಯುದೇ ಅದೊಂದು ಹಬ್ಬ ತೆಗಿಯುದೇ .

ಮತ್ತೆ ಹೇಗೆ ಆಚರಿಸುವುದು ನೀವು ದೀಪಾವಳಿ?

ನಾವು ದೀಪಾವಳಿ ತುಂಬ grand ಅಂತೆಲ್ಲ celebration ಮಾಡುದಿಲ್ಲಾ ಅಂದ್ರೆ ಇಲ್ಲಿ ನಮ್ಮ ಮನೆಯಲ್ಲಿ ಅಂದ್ರೆ ಮೊದಲಿಂದ್ಲು ಕೆಲವರು ಆಚರಣೆ ಮಾಡಿಕೊಂಡು ಬಂದಿರ್ತಾರೆ ಅಲ್ಲಾ ಎಂತಾ ಹಂಡೆ ತುಂಬಿಸುವುದು ನೀರು ತುಂಬಿಸುವುದು ಎಂತೆಲ್ಲಾ ಕೇಳಿದಿರಾ ನೀವು?

ನೀರು ತುಂಬಿಸಿ ಅದಕ್ಕೆ ಪೂಜೆ ಮಾಡಿ ಮತ್ತೆ ಬೆಳ್ಳಿಗ್ಗೆ ಎದ್ದಕೂಡ್ಲೆ ಸ್ನಾನ ಎಣ್ಣೆ ಸ್ನಾನ ಮಾಡ್ತೇವೆ ನಾವು.

ಅದು ಕೂಡ ಇನ್ನೊಂದು ಖುಷಿ ಎಲ್ಲರು cousins ಎಲ್ಲಾ ಬಂದಿರ್ತಾರೆ ಎಲ್ಲರೊಟ್ಟಿಗೆ ಸೇರಿ ಎಣ್ಣೆ ಹಚ್ಚುದು ಸ್ನಾನ ಮಾಡುದು ಆಮೇಲೆ ಹೊಸ ಬಟ್ಟೆ ಹಾಕೊಳ್ಳುದು.

ಮತ್ತೇ ದನ ಎಲ್ಲಾ ಇದ್ರೆ ಗೋಪೂಜೆ ಮಾಡ್ತಿದ್ರು but ಈಗ ನಮ್ಮನೆಯಲ್ಲಿ ದನ ಎಂತಾ ಇಲ್ಲಾ ಹಾಗೇ .

ಎರಡ್ ಮೂರ್ ದನ ಇದೆ ಹಾಗೆ ನಮ್ಗೆ ದೀಪಾವಳಿಲಿ ದೊಡ್ಡ ಹಬ್ಬ ಅಂದ್ರೆ ಅದೇ ಗೋಪೂಜೆ ದಿನ ಈವಾಗ ಮೂರ್ದಿನ ಮಾಡತೇವೆ ಮೊದ್ಲೇ ದಿನ ನೀರ್ತುಂಬಿಸಿರೋದೆಲ್ಲ ಇದೆಲ್ಲಾ ಇರ್ತದೆ ಮತ್ತೇ ಅವತ್ತು ರಾತ್ರಿ ಲಕ್ಷೀಪೂಜೆ . ಎರಡ್ನೆೇ ದಿನ ಮತ್ತೇ ಕೆಲವೊಂದು ಗಾಡಿ ಪೂಜೆ ಅದು ಇದೆಲ್ಲಾ ಇರ್ತದೆ ಮೂರನೇ ದಿನ ನಾವು ಗೋಪೂಜೆ ಮತ್ತೆ ಬಾಗ್ಲಿಗೆ ಪೂಜೆ ಎಲ್ಲಾ ಮಾಡ್ತೇವೆ.

ಹೌದು ನಮಗೆ ಇಲ್ಲಿ ದನ ಇಲ್ಲದ ಕಾರಣ ಗೋಪೂಜೆ ಎಲ್ಲಾ ಮೊದಲೆಲ್ಲಾ ಇತ್ತು ಈಗ ಮಾಡ್ಲಿಕ್ಕೆ ಅಗುದಿಲ್ಲಾ ಅಲ್ಲಾ ಮತ್ತೆ ಈಗ ನಾವೂ ಎಂತ situation ಗೆ ಬದಲಾದ ಹಾಗೆ ನಮ್ಮ ಆಚರಣೆಗಳು ಕೂಡ ಬದಲಾಗ್ತಾ ಬಂದಿದೆ.

ಅಷ್ಟು ಸೀಮಿತಾಗ್ಲಿಲ್ಲಾ ದೇವಸ್ಥಾನಕ್ಕೆ ಹೋಗುದು ಮನೆಯಲ್ಲಿ ಆ ಅಡುಗೆ ಮಾಡುದು ಊಟ ಮಾಡುದು ಗಮ್ಮತ್ ಮಾಡುದು ಎಲ್ಲರು ಸೇರಿ. ಹಾ ಅಡುಗೆ ಏನ್ special ಮಾಡ್ತಿರಾ ನೀವ್ ದೀಪಾವಳಿಗೆ?

ಹಾ special ಎಂತಿಲ್ಲ ಮಾಮೂಲಿ sweet ಮಾಡ್ತಾರೆ ಅಮ್ಮಾ normal ಆಗೇ ಯಾವಾಗ್ಲೂ special ಅಂತ ಎಂತ ಮಾಡುದಿಲ್ಲಾ ಮತ್ತೆ ನಿಮ್ಮ್ ಮನೆಯಲ್ಲಿ? ನಾವು ಗೋಪೂಜೆ ದಿನ ಹೋಳಿಗೆ ಮಾಡ್ತೇವೆ. ಹೌದಾ ಯಾವ್ದು ಹೋಳಿಗೆ ಕಾಯಿ ಹೋಳಿಗೆಯಾ?

ಅಂದ್ರೆ ಎಲ್ಲಾ ಕಡೆ ಕಾಯಿ ಹೊಡ್ದಿರ್ತಾರಲ್ಲಾ. ನನ್ಗೆಸ ತುಂಬಾ favourite ಕಾಯ್ ಹೋಳಿಗೆ.

ಹೌದಾ ಹಾಗಾದ್ರೆ ದೀಪಾವಳಿ ಆದ್ಮೇಲೆ ಬನ್ನಿ ಅಯ್ತಾ. ಹಾ ಖಂಡಿತ ಬರುವ ಮತ್ತೆ ನಂಗೆ ಎಂತ ಕೆಲ್ಸ ಉಂಟು.

ಮತ್ತೇ ದೀಪಾವಳಿ ಆವತ್ತೆಲ್ಲಾ ನಿಮಗೆ ರಜೆಯೆಲ್ಲಾ ಇರ್ತದಲ್ಲಾ?

ಎಲ್ಲರೂ ಮನೆಯಲ್ಲಿ ಇರ್ತಿರಾ ಅಥವಾ ಹಾಗೆ ಅಜ್ಜಿ ಮನೆಗೆಲ್ಲಾ ಹೋಗುದೆಲ್ಲಾ ಉಂಟಾ?

ಇಲ್ಲ ಇಲ್ಲಾ ಮನೇಲೆ ಎಲ್ಲರಿಗೂ ಅವ್ರವ್ರು ಮನೇಲಿ ಅ~ ಅದು ಗೋಪೂಜೆನೆ ನಮ್ದು ತುಂಬಾ grand ಆಯ್ತಾ ದನಕ್ಕೆಲ್ಲಾ ನಾವು ಸಿಂಗಾರ ಮಾಡಿ ಎಲ್ಲಾ ಮಾಡ್ತಿವಿ ಹಾಗೆಯೇ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಮಾಡ್ತಾರೆ . ಹೌದಾ ನಾವ್ ಮಾತ್ರ ಅಜ್ಜಿ ಮನೆಗೆ ಹೋಗ್ತೇವೆ ಅಂದ್ರೆ ಅಲ್ಲಿ ಎಲ್ಲರು cousins ಎಲ್ಲಾ ಬರ್ತಾರೆ. ಅದು ಹಬ್ಬದ ದಿನ ಎಲ್ಲರೊಟ್ಟಿಗೆ ಸೇರುದೇ ಒಂದು ಖುಷಿಯಲ್ವಾ. ಇಲ್ಲದ್ರೆ ನಾವೆಲ್ಲರೂ ಬೇರೆ ಬೇರೆ ಕಡೆ ಇರ್ತೇವೆ ಯಾವ time ಅಲ್ಲಿಸ ಒಟ್ಟಿಗೆ ಸಿಗುದಿಲ್ಲಾ. ಹಬ್ಬ ಬಂತೇಲಿದ್ರೆ ಅದೊಂದು ಖುಷಿ ನಮಿಗೆ ಎಲ್ಲರೂ ಸಿಕ್ತಾರೆ ಆ ಅಣ್ಣನವರು ಸಿಕ್ತಾರೆ ಚಿಕ್ಕಪ್ಪನವರೆಲ್ಲಾ ಬರ್ತಾರೆ ಅಂತ ಹೇಳುದು.

ಹಾ ಹಾಗೆ ಮತ್ತೇ?

ಇವತ್ತು ಏನಿಲ್ಲಾ ಮಾಮೂಲಿ ಅನ್ನಸಾರು . ನಿಮಿಗಿವತ್ತು ರಜೆಯಾ work ಇರ್ಲಿಲ್ವಾ?

ಹೌದ ನಂಕೂಡ ರಜೆ ಹಾಗೆ ತುಂಬಾ bore ಆಗ್ತಿತು ಹಾಗೆ ನಿಮ್ಮ ನೆನಪಾಯಿತು ಹಾಗೆ ನಾ call ಮಾತಾಡುವಂತ. ಹಾ ಬನ್ನಿ ಯಾವಾಗಾದ್ರೂ.

ಆಯ್ತಾಯಿತು ಬರ್ತೇನೆ ಮಾತಾಡುವನ?. ಹಾ ಸರಿ bye .

Hai ಪೂಜ, ನಾನ್ ಆರಾಮ, ನೀವ್ ಹೇಗಿದ್ದೀರಿ. ಎಂತ ಇಲ್ಲ, ನಾವು ಆರಾಮಿದ್ದೇವೆ. ಹ.

ಇವತ್ತು ಏನ್ ದೋಸೆ ಮಾಡಿದ್ದು.

ನನಿಗೆಸ ದೋಸೆ, ನೀರು ದೋಸೆ.

ಮತ್ತೆ ಎಂತಿಲ್ಲ, ನಾನ್ ಮೊನ್ನೆ college ಗೆ ಹೋಗಿದ್ದೆ, ಹಾಗೆ ನೆನಪಾಯ್ತು ಹಾಗೆ ಮಾ~ ಮಾಡಿದ್ದು call.

ಅದಕ್ಕೆಲ್ಲ ಹೋಗುವಾಗ ಒಳ್ಳೇದಾಗ್ತಿತ್ತು ಈಗ ಹೆ ಎಂತಸ ಮಾಡ್ಲಿಕ್ಕಿಲ್ಲ.

ಅದಾಗೆ ಅಲ್ಲ. ಅದೇ ನನಿಗೆ ಅಲ್ಲಿ ಹೋದಾಗ ಅಲ್ಲಿ teachers ಎಲ್ಲ ಹೇಳ್ತಿದ್ರು. ಎಷ್ಟು class ಅಲ್ಲಿ ಗಮ್ಮತ್ತು ಮಾಡ್ತಿದ್ರಿ.

ಮತ್ತೆಂತ canteen ಗೆ ಹೋಗುದೆಂತ, bunk ಮಾಡುದು canteen ಗೆ ಹೋಗುದು ನಾವ್. ಒಳ್ಳೆದ್ ಆಗ್ತಿರ್ಲಿಲ್ಲ, ಹಾಗೆ. canteen ಗೆ ಹೋಗ್ತಿದ್ವಿ, ಹೆಚ್ಚಾಗಿ.

ಹ್ಮ್, ಮತ್ತೆ friends ಒಟ್ಟಿಗೆಲ್ಲ, ಆ ಹೊರಗಡೆಯೆಲ್ಲ ಹೋಗ್ಲಿಕ್ ಒಳ್ಳೇದಾಗ್ತಿತ್ತು.

ನೀವು bunk ಮಾಡ್ತಿರ್ಲಿಲ್ವಾಂತ. ನಾವ್ ಮಾಡ್ತಾ ಇರ್ತೆವು, ಒಂದೊಂದ್ class ಗೆ, ನಮ್ಗೆ ಯಾವ್ದು period ಇಸ್ಟ ಇರ್ಲಿಲ್ಲ ಯಾವ subject ಇಸ್ಟ ಇರುದಿಲ್ಲ, ಆ period ಗೆ class bunk ಏ.

ಆ life ಏ ಒಂದು ಗಮ್ಮತ್ತಲ್ಲ? ಹೇ ಅಲ್ಲ? ಹಾಗೆ, ಈವಾಗ ಪುನ college ಗ್ ಹೋಗ್ಬೇಕಂತಂದ್ರು ಆಗುದಿಲ್ಲ, ಈ ಕೆಲ್ಸದ ನೇ ಆಗುದಿಲ್ಲ. ಹೌದೌದು ಈಗ ಆಗುದಿಲ್ಲ, ಈಗ ನಮ್ದು personal ಇದ್ರಲ್ಲಿ family ಅದ್ ಇದು ಅಂತೇಳಿ friend ಸ್ಸು college ಎಲ್ಲ ತುಂಬ miss call miss ಮಾಡ್ಕೋಳ್ಳೋ ಹಂಗ್ ಆಗಿದೆ ಈಗ. ಅಲ್ಲಿರುವಾಗ ಅದ್ರ ಬೆಲೆ ಗೊತ್ತೇ ಆಗುದಿಲ್ಲ. ಆ teacher ಬಂದಾಗ ತಮಾಷೆ ಮಾಡುದು, ಆ imitate ಮಾಡುದು ಅದು ಇದು ಅಂತೇಲಿಯೆ ಆಗ್ತದೆ, ಎಲ್ಲ ನೆನಪಗ್ತದೆ ಅದು ಕೂತುಕೊಂಡ್ ಇರುವಾಗ.

ಮತ್ತೆ? ನೀವು ಹೋಗ್ತ picture ಗೆಲ್ಲ ಹೋಗ್ತಾ ಇದ್ರಾ class bunk ಮಾಡಿ? ಅಯ್ಯೋ ನಮ್ಮದೊಂದು ಕೇಳುದೇ ಬೇಡ, ನಮ್ಮ class ಅಲ್ಲಿ ನಾವು ಮಾಡಿದಷ್ಟು ಗಮ್ಮತು ಬೇರೆ ಯಾರೂ ಮಾಡಿರ್ಲಿಕ್ಕಿಲ್ವಾಂತ? ನಾವ್ ಹೇಗೆಂತಂದ್ರೆ attendance ಎಲ್ಲ ಈ ನಮ್ಮ friends ಎಲ್ಲ ನಮ್ಮದ್ attendance ಹಾಕ್ತಿದ್ರು, ಹಾಗೆ. ಹೋ. ಹೌದಾ? ಹಾಗೆ. hostel ಇಂದ ರಾತ್ರಿ escape ಆಗಿ picture ಗೆ ಹೋದದ್ದು ಉಂಟು ನಾವು.

ನಾನ್ ಸ್ವಲ್ಪ busy ಇದ್ದೇನೆ, ಮಾಡ್ತೇನೀಗ. ಹ ಹ, ಸರಿ. ಸರಿ, bye bye, bye.

ಹಾ ನಾನು ಚನಾಗ್ ಇದೀನ್ ನೋಡಿ ನೀವ್ ಹೇಗಿದಿರಾ ಚೆನಾಗಿದ್ದೀರಾ?

ಹಾ ಊಟಾ ಆಯ್ತು sir, ನಿಮ್ದು?

ಎನ್ education ಹೆಂಗ್ ನಡಿತಾಯಿದೆ sir ಎಲ್ಲಾ. ನಿಮ್ದ್ ಎಲ್ಲಾ . ಹಾ ನಂದ್ ಎಲ್ಲಾ ಚನಾಗ್ ನಡೀತಾ ಇದೆ ನೋಡಿ ಎಲ್ಲಾ ಹಳ್ಳಿ ಊರು ಹಿಂಗೆ

ಇಲ್ಲೆ sir ಎಲ್ಲಾ ಹಾ ಇಲ್ಲೆ sir education ಮಕ್ಕಳ್ದು. ಹ್ಮ್ ಹೇಂಗೈತಿ ನಿಮ್ ಕಡೆ education ? ಹ್ಮ್ education ನೋಡಿ ಎಲ್ಲಾ fees ಕಟ್ಟುದು.

ಎಲ್ಲಾ amount ಕಟ್ ಆಮೇಲೆ school ಬಗ್ಗೆ ಎಲ್ಲಾ ಇದು ಹಾ ಇದು ಕೊಡ್ತಾರಿ sir ಎಲ್ಲಾ paper ಕೊಡ್ತಾರೇ.

ಹ್ಮ್ sir eighth class ಇದಾರೆ ಈಗ ನನ್ ಮಕ್ಳು .

Private school ಆ government school ಆ ?

ಹ್ಮ್ private ಅದಾರಿ ಇಲ್ಲೆ ಎಲ್ಲಾ government ನೂ ಅದರಿ ನಾವ್ ನ.

ಹಾ government ನೂ ಅದರಿ ಅಮೇಲ್ ನಾವ್ private ಗೆ ಹಾಕಿವಿ.

Full education ಅದು ಎಲ್ಲಾ ಚನಾಗಿದೆ sir .